ಆಸೆಗೂ ಮಡಿದ ತನ್ನ ಕರ್ತವ್ಯವನ್ನು ತಾನು ಮಾಡಿ ಎಲ್ಲರಿಗೂ ಅನ್ನದಾತ ಎಂಬ ಹೆಸರಿನಿಂದ ಕರೆಸಿಕೊಳ್ಳುವವನು ರೈತ ಮಾತ್ರ

ಹಾಗೆ ಮೀನು ಮತ್ತು ಹಾಲನ್ನ ಯಾವತ್ತು ಎರಡು --

ಈ ಗಣಕಯಂತ್ರ ದ ಬೆಳಿಗ್ಗೆಯಿಂದ ಕುತ್ಕೊಂಡ್ ಬಂದಿದ್ದು ಮುಂದೆ ಸಂಜೆ ಮನೆಗ್ ಬರೋ ತನಕ ಇದರ ಮೇಲೆ --

ಆ ದೇವರ ಮೇಲೆ ನಂಬಿಕೆ ಇಟ್ಟು ಒಳಗ್ ಹೋಗೋ ಅಂಥವ್ರು ಹಾಗೆ ಇಲ್ಲಿ ಕಲಾಕೃತಿಗಳು ಕಾಣುತ ಇದಾವೆ.

ದೊಡ್ ದೊಡ್ದಗಿ ಕಟ್ಟಡಗಳ ಸಾಲು ಇಲ್ ಅಯ್ತಿ.

ತೆಗೆಯುವುದು ಈ ಬ್ಯಾಂಕ್ಗಳ ಮೂಲಕ ಲಕ್ಷ ಗಟ್ಟಲೆ ದುಡ್ಡನ್ನು ನಾವು --

ನಿಮ್ಗ್ಯಾಕ್ ಬೇಜಾರ್ ಆಗೇತಿ ಅಂದ್ರೆ ಬೇಜಾರ್ ಅಗ್ಯಾತ್ ಅಂದ್ರೆ ಹಾಡು ಕೇಳು ಅಂತ ಹೇಳ್ತಾರೆ ಹಾಡುಗಳು ನಮ್ಮ ಮನಸಿನ ನೋವನ್ನು ದೂರ ಮಾಡ್ತವು

ಎಲ್ಲರ ವಿವೇಚನೆಗೆ ತಕ್ಕಂತೆ ಬೆಟ್ಟದ್ ಮೇಲ್ ಹೋದಮೆಲ್ ಅವ್ರ್ ಒಬ್ಬಂಟಿಯಾಗಿ ಕುತ್ಕೊಂಡ್ ಏನ್ ಮಾಡ್ತಾರಪ್ಪಾ ಅಂತಂದ್ರೆ --

ವಿಟಮಿನ್ ಸಿ ಯಿಂದ ಎಷ್ಟೋ ರೋಗಗಳು ವಾಸಿ ಆಗ್ತಾವ.

ಇದು ಎಷ್ಟು ವಿಶಾಲ ಆಗೇತಿ ಅಂದ್ರ ನೋಡುಗರ ಕಣ್ಣಿಗೆ ಮುಟ್ಟುವಂತೆ ಈ ಮನೆಗೆ.

ಇಲ್ ಕಾಂತಾ ಇರೋ ತಕ್ಕಂಥ ಚಿತ್ರ ಯಾವ್ದು ಅಂತಂದ್ರೆ ನಿಸರ್ಗ ನಿಸರ್ಗ ಅಂತಂದ್ರೆ ಎಲ್ಲರಿಗೂ ಬೇಕ್''

ಇದಕ್ಕ ಭೀಷ್ಮರ ತಂದೆ ಯಾರು ಮನ ಸೋತು

ಇದೊಂದು ಚೆಂದವಾದ ತರಗತಿ ಇಲ್ಲೆ ಒಬ್ ಸ್ಪೋರ್ಟ್ಸ್ ಮ್ಯಾನ್ ಚಿತ್ರ ಹಾಕ್ಯಾರ ಡೆಸ್ಕ್ ಹಾಕ್ಯಾರ ಮತ್ತು ಅಬ್ದುಲ್ ಕಲಾಂಜಿ ಅವ್ರ ಫೋಟೋ ಹಾಕ್ಯಾರ .

ಅಹ್ ಪಟ್ಟಣದ ಮಂದಿಗೆ ಇಂಥ ಜಾಗಗಳು ಬಹಳ ಇಷ್ಟ ಆಕವ ಅವ್ರು ನಮ್ ಹಂಗ ಹೋಳ್ಕ ಹೋಗಿ ದುಡಿದು ಬಿಸ್ಲಾಗಾ ಶೇ ಎನೆರ್ಜಿಯನ್ನ ವೇಶ್ಟ್ ಮಾಡ್ಕೊಳಲ್ಲ.

ದೂರ ನೋಡ್ಕೊಂಡು ಹೊತ್ ಮುಳ್ಗೈತಿ ಅಂತ ಮನೆಗ್ ಬರೋದು

ಫಸ್ಟ್ ಇಯರ್ ಬಿ.ಎ.ಎಮ್.ಎಸ್ ಇಂದ ಹಿಡ್ಕೊಂಡು ಲಾಸ್ಟ್ ಇಯರ್ ಬಿ.ಎ.ಎಮ್.ಎಸ್ ತನ್ಕಾನು ಹತ್ ಸಾವಿರ ಫೋಟೋಸ್ನ ತನ್ನ ಗ್ಯಾಲರಿ ( ಒಳಗೆ ಇಟ್ಟಾನ ಯೆಸ್ಟ್ ಖುಷಿ ಆಗ್ತಾಯಿತಲ್ಲ ಅದ್ನ ಕೇಳಾಕನ.